ಇದೊಂದು ವಿಮಾನ ನಿಲ್ದಾಣ ಇದು ಬಸ್ಸು ಕಾರು ಗಾಡಿ ರೈಲಿನಲ್ಲಿ ನಾವು ಬೇರೆ ಬೇರೆ ದೇಶಗಳ ಪ್ರಯಾಣ ಮಾಡಕ್ಕಾಗಲ್ಲ ಮಾಡಿದ್ರೂನು ತುಂಬಾ ದಿನಗಳು ಬೇಕು ವಿಮಾನದಲ್ಲಿ ನಾವು ಬೇಗನೆ ಯಾವುದೇ ತರಹದ ತೊಂದರೆ ಇಲ್ಲದೇನೆ ಆರಾಮಾಗಿ ಪ್ರಯಾಣ ವನ್ನ ಮಾಡಬಹುದು ಇದು ಬೆಂಗಳೂರ್ಲಿ ಈವೊಂದು ಅಂತರಾಷ್ಟ್ರೀಯ ವಿಮಾನ ನಿಲ್ದಾಣನೂ ಕೂಡ ಅದ.

ಈ ಒಂದು ಅಣೆಕಟ್ಟಿನ ಪಕ್ಕ ಬೃಂದಾವನ ಉದ್ಯಾನವನನು ಸಹ ಅದ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿ ಅದ.

ಇದು ಜಲ್ಲಿಕಲ್ಲು ಇದನ್ನ ಕಲ್ಲು ಹೊಡೆಯೋ ಕೆಲಸ ಅಂತ ಕರೀತಾರೆ--

ಕೌಟುಂಬಿಕ ಚಿತ್ರಗಳಾಗಿರಬದು ಭಕ್ತಿ ಚಿತ್ರಗಳಾಗಿರಬದು ಕಾದಂಬರಿ ಆಧಾರಿತ ಚಿತ್ರಗಳಾಗಿರಬದು ಪೌರಾಣಿಕ ಚಿತ್ರಗಳಾಗಿರಬದು ಈ ಒಂದು ಚಿತ್ರಮಂದಿರಕ್ಕೆ ಜನರು ಮನರಂಜನೆಯನ್ನ ಪಡೆದುಕೊಳ್ಳುವುದಕ್ಕೋಸ್ಕರ ಹೋಗಿ ಚಿತ್ರಗಳನ್ನು ನೋಡುತ್ತಾರೆ.

ಇದೊಂದು ಬಸ್ ನಿಲ್ದಾಣ ಈ ಒಂದು ಬಸ್ಸಲ್ಲಿ ನಾವು ತುಂಬಾ ಹತ್ರದ್ ಪ್ರದೇಶಗಳಿಗೆ ದೂರದ ಪ್ರದೇಶಗಳಿಗ ಪ್ರಯಾಣ ಮಾಡಬಹುದು.

ಎಷ್ಟೇ ಜನರಿದ್ದರೂ ಸಹ ಯಾವುದೇ ತರ ತೊಂದರೆ ಆಗದೆ ಇರೋ ಹಾಗೆ ಈ ಒಂದು ಬಸ್ಸಲ್ಲಿ ಆರಾಮಾಗಿ ನಾವು ಪ್ರಯಾಣವನ್ನು ಮಾಡಬಹುದು.